ಆಕಿ ಹುಡುಗಿ ನೋಡ್ ಎಸ್ಟ್ ಚಂದಗ ಇದಾಳ. ಸ್ಟಾರ್ ಹಿಡ್ಕೊಂಡ್ ನಿಂಥಾಲ್. ಎಲ್ಲರು ಕೆಂಪ್ ಟೊಪಿಗಿ ಹಾಕೊಂಡಾರ. ನೋಡ್ ಅಲ್ಲಿ ಬುಲ್--

ಬಲೂನ್ ಗಿಲೋನ್ ಅಷ್ಟ್ ಚಂದ ಐತಿ ನೋಡ್ ಅವ್ ಸ್ಪೀಕರ್ ಹಿಡ್ಕೊಂಡ್ ನಿತಾನ್. ಆ ಹುಡುಗಿ ಗೋಲ್ಡನ್ ಕಲರ್ ಅರಬಿ ಹಾಕೊಂಡಳಾ.

ಅದು ರೇಟ್ ಎರಡ್ನೂರ ಮೂವತ್ತೊಂದು ಒನ್ದನೂರ ಮೂವತೈದು ಅಷ್ಟು ಇಟ್ಯಾನ.

ಜಿಮ್ ನೋಡ್ರಿ ಎಸ್ಟ್ ಚಂದ ಐತಿ. ಜಾಲರಿ ಹಾಕ್ಯಾರ ಎಲ್ಲ ಹಾಕ್ಯಾರ ನೋಡ್ರಿ.

ಚಾ ಕುಡಿಯಾಕ್ ಹೋರಿ ನಾವು ಬರ್ತೀವಿ ಚಾ ಕುಡಿಯಕ.

ಆಹ್ಹ್ ಕಟ್ಟಿದವರಿಗೆ ಒಂದು ನಮಸ್ಕಾರ ಎಸ್ಟ್ ಚಲೋ ಐತ್ ನೋಡ್ ಗುಡಿ.

ನೋಡ್ರಿ ಫ್ರೆಂಡ್ಸ್ ಅ ಎಸ್ಟ್ ಚಂದ ಅಂಗಡಿ ಐತಿ ಅಂಗಡಿ ನೋಡ್ರಿ. ಅಂಗಡಿಯಾಗ್ ಎಸ್ಟ್ ಚಂದ ಕುಂತನ. ಕಲ್ಮೇಲ್ ಕಾಲ್ ಹಾಕ್ಕೊಂಡ್ ಮಸ್ತ್ ಅಡ್ಕಿ ಚಿಟ್ ಗಿಟ್ ಹಾಕೊಂಡ್ ಕುರ್ಕ್ಕುರೆ ಗಿರಿಕುರೆ ಎಲ್ಲ ಆದವು ಮಸ್ತ್--

ತಿನ್ನಾಕ್ ಹೋಗ್ರಿ ನೀವು ಮಸ್ತ್ ಮಾಡ್ತಾ ಎಗ್ ರೈಸ್ ಚಾ ನು ಚಾ ಕುಡಿದು ಹಂಗ ಬರ್ರಿ.